ಮೆಡಿಕಲ್ ಒಳಗಡೆ ಸೆನ್ಸೊಡೈನ್ಸ್ ಟಾನಿಕ್ ಸ್ಟಾಬ್ಲೇಟ್ಸ್ ಅಂಡ್ ಬೂಸ್ಟ್ ಕಾಣುಸ್ತಾ ಇದೆ.

ಹಾಗೂ ಎರಡು ಲೈಟ್ಸ್ ಮೀಟರ್ಸ್ ಗಳು ಕಾಣುಸ್ತಾ ಇದೆ.

ಇದು ಒಂದು ಲಾಂಡ್ರಿ ಯ ಕೊನೆಯ ಚಿತ್ರವಾಗಿದೆ.

ಮತ್ತು ಸಿಕ್ಸ್ ಲೈಟ್ಸ್ ಗಳು ಇವೆ.

ಈ ಅಂಗಡಿನಲ್ಲಿ ವಿವಧ ಬಣ್ಣ ಮತ್ತು ಮಾದ್ರಿಯ ಬಟ್ಟೆಗಳು ನೀಟ್ಲಿ ರ್ಯಾಕ್ ಗಳಲ್ಲಿ ನೀಡಲಾಗಿದೆ.

ಸುತ್ತಮುತ್ತ ಬಹಳಷ್ಟು ಡೊಡ್ಡ ಡೊಡ್ಡ ಬಿಲ್ಡಿಂಗ್ ಗಳು ಕಾಣಸ್ತಾಯಿವೆ.

ಈ ಚಿತ್ರದಲ್ಲಿ ರೈಲ್ವೆ ಸ್ಟೇಷನ್ ಕಾಣಿಸ್ತಾ ಇದೆ.

ಈ ಚಿತ್ರದಲ್ಲಿ ಎಸ್_ಜಿ ಜಂಪ ಪಟಿ೯ಲೈಜರ್ ಎಂಬ ದುಖಾನ ಇದೆ.

ಮತ್ತು ಬಹಳಷ್ಟು ಚಿಕ್ಕ ಚಿಕ್ಕ ಮಳಗಳು ಕಾಣಸ್ತಾಇದೆ.

ಮೆನ್ಸಸ್ ಪೋಸ್ಟರ್ ಅನ್ನು ಕಾಣಿಸ್ತಾ ಇದೆ ಹಾಗು ಒಳಗಡೆ ಒಂದು ಲೈಟು ಕಾಣಿಸ್ತಾ ಇದೆ.

ಕಟ್ಟಡ ಎದ್ರುಗಡೆ ಗಿಡ ಮರಗಳು ಬೆಳದಿವೆ.

ಈ ಚಿತ್ರದಲ್ಲಿ ಬಹಳಷ್ಟು ಗುಡಿಗಳು ಕಾಣಿಸ್ತಾ ಇದೆ.